ಬಂದ್ರೆ ಸ್ವಲ್ಪ್ ದಿನ ಅಲ್ಲೇ ಉಳ್ಕೊಂಡ್ ಎಲ್ಲಾ ಆ ಪ್ರವಾಸ ತಾಣಗಳು ಏನೇನಿದೆ ಎಲ್ಲಾ ನೋಡ್ಕೊಂಡ್ ಬರ್ಬೇಕು ಅಂತ ಇದ್ದೀನಿ.

ಹ್ಮ್ ಸರಿ ಬರ್ತೀನಿ

ಹ ಇಲ್ಲ ಈಗ

ಹ್ಮ್ ಸರಿ ಆಯ್ತ್ ಆಯ್ತು.

ಅಕಸ್ಮಾತ್ ಈ ಕಡೆ ಬಂದ್ರೆ ಬನ್ನಿ ಪರವಾಗಿಲ್ಲ ಚಿಕ್ಕಬಳ್ಳಾಪುರಕ್ಕೆ ಬಂದ್ರೆ phone ಮಾಡಿ ಬೆಂಗಳೂರ್ ಗೆ ಬಂದ್ರೆ phone ಮಾಡಿ

ಬನ್ನಿ ಮತ್ತೆ ಈ ಕಡೆ ನೋಡ್ಕೊಂಡ್

ಆ ಯಾವ್ಯಾವ್ ರೀತಿ ಆ ಇದು ಬಂದ್ರೆ ಅಮ್ಮಣ್ಣಿ ಬೈರ್ ಸಾಗರ ನೋಡ್ಕೊಂಡು ಗುಡಿ ಬಂಡೆ fort ನೋಡ್ಕೊಂಡ್ ಹೋಗಿವ್ರಂತೆ ಹಂಗೆ.

ಹ ಅಶ್ವಿನಿ ಆರಾಮಿದೀನೆ ನೀವು ಹೇಗಿದ್ದೀರಾ? ಹ ನಾನ್ ತುಂಬ ಹುಷಾರಿದ್ದೇನೆ.

ಮತ್ತೆ ವಿಶೇಷಗಳು? ವಿಶೇಷ ಎಂತ ಇಲ್ಲ ನಾನು ಒಂದು ದೇವಸ್ತಾನಕ್ಕೆ ಬಂದಿದ್ದೇ ಸುಶೀಲದಲ್ಲಿ ಹಾಗೆ ಅಲ್ಲಿ ಮೀನು ಮೀನಿಗೆ ಹೋದಳೆಲ್ಲ ಹಾಕ್ತಾ ಇದ್ದೇನೆ. ಹೌದಾ ಯಾವುದು ದೇವಸ್ತಾನ? ಸುಶೀಲ ಸುಶೀಲ ದೇವಸ್ತಾನ. ಅದು ನಾನು ಕೇಳಿಲ್ಲಪ್ಪ ದೇವಸ್ತಾನದ ಬಗ್ಗೆ. ಹ ಕೊಕ್ಕಡ ಕೊಕ್ಕಡಾಂತ ಧರ್ಮಸ್ಥಳದಿಂದ ಮುಂಚೆ ಮುಂದೆ ಬಂದು.

ಆಯ್ತ ಹೌದು ಆ ಕಡೆ ಬರ್ತದೆ.

ನಿಮ್ದು ಊರು ಎಲ್ಲಿ ಬರುದು? ಹ್ಮ್ ನಮ್ದು ಈ ಕಡೆ ಮಂದಾರ್ತಿ ಕಡೆ ಬರ್ತದೆ. ಹ ಅದೇಲ್ಲಿ ಆಗ್ತದೆ ಹೇಳಿ.

ಹ ಹ ಸರಿ . ಹ ಹ. ಹ ನಮ್ದು ನಿಜವಾದ ಊರು ನಾನು ಹುಟ್ಟಿ ಬೆಳ್ದ ಊರು ಎಲ್ಲ ವೇಣೂರು.

ಹ ಆ ಕಡೆ ಹೌದು. ಹ ಹ ಮತ್ತೆ family ಎಲ್ಲ ಹೋಗಿದ್ರಾ? ಹ ನಾನು, ಅಮ್ಮ, ಅಣ್ಣ ಎಲ್ಲ ಬಂದಿದ್ವಿ ಈವಾಗ ನಮ್ಗೆ Christmas ಗೆ ರಜೆ ಇದೆ college ಇಂದ. ಒಹ್ ಹೌದಲ್ವಾ one week ರಜೆ ಇರ್ಬೇಕಲ ಹ. One week ಹ ಒಂದುವಾರ ರಜೆ ಇದೆ ಹಾಗೆ ಮನೆಯವರೆಲ್ಲ ದೇವಸ್ತಾನಗಳಿಗೆಲ್ಲ ಹೋಗುವಾಂತ ಸ್ವಲ್ಪ ಮತ್ತೆ ಸೌತಡ್ಕ ಹೋಗ್ತಾ ಹೋಗ್ತಾ ಇದ್ದೇವೆ. ಓ ಹ ಹೌದು ಸೌತಡ್ಕ ಆದ್ರೆ ಕೇಳಿದ್ದೇನೆ ನಾನು ಆ temple ಬಗ್ಗೆ

ಹ ಹೌದು ತುಂಬ ಚಂದ ಇದೆ. ಹ ಮತ್ತೆ .

ಅದು ಹ ಅಲ್ಲಿ ಹರಕೆಗೋಸ್ಕರ ಅದು ಘಂಟೆಯೆಲ್ಲ ಕಟ್ತಾರಲ್ಲಾ?

ಮತ್ತೇ ಅಂದ್ರೆ ಎಲ್ಲಾ ದೇವಸ್ತಾನಗಳಿಗೆ ಗರ್ಭಗುಡಿ ಮುಚ್ಚಿಗೆ ಇರ್ತದೆ ಅಲ್ವಾ.

ಈ ದೇವಸ್ತಾನ ಎಲ್ಲಕ್ಕಿಂತ ಸ್ವಲ್ಪ unique ಆಗಿದೆ ಅಂದ್ರೆ ಇಲ್ಲಿ ಗರ್ಭಗುಡಿ ಇಲ್ಲ . ಹಾ . ಇವಾಗ ಚೈನಾ ದೇಶದಲ್ಲಿ ತುಂಬಾ ಕೋರೋನಾ ಜಾಸ್ತಿ ಬರ್ತಾ ಇದೆ.

ಈ ಊರಲ್ಲೂ ಹಾಗೆ ಎಲ್ಲರಿಗೂ ಹೆಚ್ಚಿನವರಿಗೆ ಈಗ ಶೀತ, ಕೆಮ್ಮು, ಜ್ವರ ನಮ್ಮ ಊರಲ್ಲಿ ತುಂಬಾ ಜಾಸ್ತಿ ಆಯ್ತು ಈಗ. ಹ ಪ್ರಾಣಿಗಳಿಗೆ ಬರ್ತಿದೆ ಅಲಾ. ಹ ಹೌದು ಹೌದು.

ಅಂದ್ರೆ ನಮ್ಮ immunity power ರೇ ಕಮ್ಮಿ ಆಗ್ತಾ ಬಂದಿದೆ ಈಗ ಕೋರೋನ ಬಂದ ನಂತ್ರ ಸ್ವಲ್ಪ ಏನಾದ್ರು ಆದ್ರೆ ತಡ್ಕೋಳಿಕ್ಕೆ ಸ್ವಲ್ಪ ಕಷ್ಟಆಗ್ತದೆ.

ಅಂದ್ರೆ ಶರೀರ antibodies ಅನ್ನ ಅಷ್ಟು ಬೇಗ create ಮಾಡ್ತಾ ಇಲ್ಲ. ಹ ಮತ್ತೆ injection ಕೂಡ ಅದು power ಕೂಡ ಹಾಗೆ ಇದೆ ಅಲಾ ? ಹ power ಕೂಡ ಹೌದು ಇದು ನಿಮ್ದು ಸಾಮಾಜಿಕ ಜಾಲತಾಣದ ಬಗ್ಗೆ ಎಂತ opinion ?

ಹಾಗೆ ವಿಷಯ ಎಲ್ಲ collect ಆಗ್ತದೆ ಅಲಾ. ಹ ಹೌದು, ಅಂದ್ರೆ ಈಗ ನನ್ನ ವಾಕ್ಯದಲ್ಲಿ ನಾನ್ ಹೇಳುದಾದ್ರೆ.

ಸಾಮಾಜಿಕ ಜಾಲತಾಣ ನಾವು ಹೇಗೆ ಅದನ್ನು ಉಪಯೋಗ ಮಾಡ್ತೇವೆ ಅದ್ರ ಮೇಲೆ ನಿರ್ಧಾರ ಆಗ್ತದೆ ಯಾಕಂದ್ರೆ ನಮಗೀಗ ವಿಷಯಗಳು ಬೇಗ ಗೊತ್ತಾಗ್ತದೆ ಆದ್ರೆ ಎಲ್ಲ ವಿಷಯಗಳು ಸತ್ಯ ಅಂತ ಹೇಳುದು ಸ್ವಲ್ಪ ಕಷ್ಟವೇ ಅಂದ್ರೆ.

ಒಬ್ರಿಂದ ಒಬ್ರಿಗೆ ಒಬ್ರಿಂದ ಒಬ್ರಿಗೆ pass ಆಗ್ತಾ ಆಗ್ತಾ ಆಗ್ತಾ ವಿಷಯ ತಿರುಚುವ ತಿರುಚುವ ಸಾಧ್ಯತೆ ಕೂಡ ಇರ್ತದೆ ಅಲ್ವಾ ಒಮ್ಮೊಮ್ಮೆ. ಹೌದು ಕೆಲವೊಂದು ನಿಜ ಇರ್ತದೆ ಕೆಲವೊಂದು ಸುಳ್ಳು ಇರ್ತದೆ ಯಾವುದು ಸತ್ಯ ಯಾವುದು ಸುಳ್ಳಂತನೇ ಗೊತ್ತಾಗಲ್ಲ ಅಲಾ. ಹೌದು ಮತ್ತೆ ಇನ್ನೊಂದೆಂತ ಹೇಳಿದ್ರೆ ಈ ಆ company ಗಳು ಯಾರು ಅದನ್ನ holding ಸಲ್ಲಿ ಇಟ್ಕೊಂಡಿದ್ದಾರಲ್ವಾ, ಅಂದ್ರೆ Holding company, parent company ಇದೆ ಅವ್ರೊಂದು machine learning ಅಂತ ಹೇಳಿ ಮಾಡಿ ಅವ್ರು ನಮ್ಗೆ ಯಾವುದು. ನಾವು ಜಾಸ್ತಿ ನೋಡ್ತೇವೆ ಅದನ್ನೇ ಅದು ನಮ್ಗೆ ಕೊಡ್ತದೆ ಈ Reels ಇರ್ಬಹುದು Shots ಇರ್ಬಹುದು ಈಗ ನನ್ಗೆ ಕೃಷ್ಣಾ ಅಂದ್ರೆ ತುಂಬಾ ಇಷ್ಟ, ನಾನು ದೇವರ videos ಜಾಸ್ತಿ ನೋಡ್ತಾ ಇರ್ತೇನೆ.

ಕೃಷ್ಣನ videos ಇಷ್ಟ ಹ so ನನ್ಗೆ ಅದೇ ಬರ್ತದೆ ನಾನು ಎಷ್ಟು ಹೊತ್ತಿಗೆ Instagram open ಮಾಡ್ಲಿ, YouTube open ಮಾಡ್ಲಿ ನನಗೆ ಅದೇ ಬರ್ತಾ ಇದೆ ಈಗ ಬೇರೆ ಈಗ ನನ್ನ friend ಒಬ್ರು ಇದ್ದಾರೆ ಅವರಿಗೆ car ಇದು ಜಾಸ್ತಿ ಇಷ್ಟ.

ಮಾಡುದು car ಓಡಿಸುದು ಅಥವಾ ಅದರ logs ಯೆಲ್ಲಾ ನೋಡ್ತಾ ಇರ್ತಾರೆ ಅವ್ರಿಗೆ ಹೇಗಂದ್ರೆ ಅದೇ ಬರ್ತಾ ಇರ್ತದೆ ಹ ನಮ್ಮನ್ನ ಹೌದು ನಮ್ಮನ್ ಹೇಗೆ engage ಮಾಡ್ಬೇಕಂತ machine ತನ್ನಷ್ಟಕ್ಕೆ artificial intelligence ಮೂಲಕ. ತನ್ನಷ್ಟಕ್ಕೆ ತಾನೇ ಕಲ್ತುಕೊಂಡು ನಮಗೆ ಬೇಕಾದನ್ನೆ ಕೊಟ್ಟು ನಮ್ಮ time ನ್ನು ಅದು ಹಾಲ್ ಮಾಡ್ತಾ ಇದೆ ನಮ್ಮ ಸಮಯ ನಮ್ಗೆ ನಮ್ಮ ಕೈಯಲ್ಲೇ ಇಲ್ಲ ನಮ್ಮ time ಹೇಗೆ ಹೋಗ್ತದಂತ ನಮಗೆ ಗೊತ್ತಾಗುದಿಲ್ಲ. ಹೌದು ಮತ್ತೆ ಒಂದು ನೋಡಿದ ತಕ್ಷಣ ಇನ್ನೊಂದು ನೋಡ್ಬೇಕು ಅನ್ಸುತ್ತೆ ಅಲ್ವ. ಇನ್ನೊಂದು ನೋಡ್ಬೇಕು ಅಂತ ಅದು ಕೈ ತನ್ನಿನ್ತಾನೇ ಮುಂದೆ ಹೋಗ್ತಾ ಹೋಗ್ತಾ ಇದೆ. ಹ ಹೌದು ಹಾಗೆ ಹ್ಮ್ ಸರಿ ಹಾಗಾದ್ರೆ ಅಶ್ವಿನಿ ಮತ್ತೆ call ಮಾಡ್ತೀನಿ ಆಯ್ತಾ ಇವಾಗ ಸ್ವಲ್ಪ busy ಇದ್ದೇನೆ.

ಹಾ ಸುನಿಲ್ ನಾನು ಚೆನಾಗಿದಿನಿ. ನೀನು ಹೇಗಿದಿಯ? ನಾನು ಚೆನಾಗಿದಿನಿ. ಏನ್ ಮಾಡ್ತಿದಿಯ ಅಜಯ್ ? ನಾನು ಆಚೆ ವಿ ವಿ ಪುರಂ ಗೆ snacks ತಿನ್ನೋಣ ಅಂತ ಬಂದಿದ್ದೆ. ಹೋ ಹೌದಾ ಅದೆಲ್ಲಿ ಬರುತ್ತೆ ವಿ ವಿ ಪುರಂ? ಈ ಕಡೆ ಈ ಕಡೆ ಯಾವ್ಡಿದು ಮಲ್ಲೇಶ್ವರಂ side. ಮಲ್ಲೇಶ್ವರಂ side ಏನ್ famous ಅಲ್ಲಿ ಅಜಯ್ ನಿನಿಗೆ ಇಲ್ಲಿ ಏನಂದ್ರೆ ಹೇಗೆ ನಿನ್ಗೆ ಯಾವ್ ಯಾವ್ dishes ಬೇಕು, ನಿನ್ಗೆ ಎಲ್ಲಾ dishes ಸಿಗುತ್ತಿಲ್ಲಿ ನಿನ್ಗೆ . road side snacks ಆಗ್ಲಿ , ದೋಸೆ ಆಗ್ಲಿ , ಇಡ್ಲಿ ಆಗ್ಲಿ ಎಲ್ಲಾ ಸಿಗುತ್ತೆ.

ಅಂದ್ರೆ ಇವಾಗ ನಿನ್ಗೆ ಇಡ್ಲಿ ಅಂದ್ರೆ ಮನೇಲಿ ಮಾಮೂಲಿ ಒಂದೇ ಇಡ್ಲಿ ಮಾಡ್ತಾರಲ್ವ .

ಯಾವ್ ತರ ನಿನ್ಗೆ ಯಾವ್ ಏನ್ ಬೇಕು ಹೇಳು ? ಹೇಳ್ತೀನಿ ನಾನು ಯಾವ್ ತರ ಅಂದ್ರೆ ನಾನು ಹೊಸಬ ಬೆಂಗ್ಳೂರ್ ಗೆ ನೀವೇ ನಮ್ಗೆ ಹೇಳ್ಬೇಕು.

ಅಂದ್ರೆ ಇವಾಗ ಇಲ್ಲಿ ನಮ್ ಮನೇಲೆಲ್ಲ ಬರಿ ಮಾಮೂಲಿ ಇಡ್ಲಿ ತಿಂತಿರಲ್ವ .

ಇಲ್ಲಿ lava ಇಡ್ಲಿ ಅಂದ್ರೆ ಒಳಗಡೆ ಇವಗ cup cake ಹೆಂಗೆ ತಿಂತಿರೋ ಆ ತರ lava ಒಳಗಡೆ

ಹೊಯ್ದು ಪಾತ್ರೆಲಿ ಬೇಯಿಸಿ ಕೊಡ್ತಾರೆ.

ಅವಗ ನಿನು ದೋಸೆ ಇಡ್ಲಿ ನ open ಮಾಡಿದಾಗ i mean cut ಮಾಡಿದಾಗ ಒಳಗಡೆ lava cake ಅಲ್ಲಿ ಹೇಗೆ chocolate ಆಚೆ ಬರುತ್ತೊ, ಇಲ್ಲಿ ಸಾಂಬಾರ್ ಆಚೆ ಬರುತ್ತೆ. ಹಂಗೆ ನಾವು ಇವೆಲ್ಲ ನೋಡೇ ಇಲ್ಲ ಅಜಯ್ ಎಲ್ಲಿ ನಾವು

ಓದಕಂತ ಬೆಂಗಳೂರ್ಗ್ ಬಂದು hostel ಅಲ್ಲಿದಿವಿ. ಹೆಂಗೆ ಗೊತ್ತಾಗುತ್ತೆ ಇದೆಲ್ಲ ಅದಕ್ಕೆ ನಿನ್ ಹತ್ರ ಕೇಳಿ ತಿಳ್ಕೊಂತ ಇದಿನಿ. ಅದೇ ಅದೇ ಯಾವಾಗಾನ ಬಾ ಒಂದಿನ free ಮಾಡ್ಕೊಂಡು .ಸುತ್ತ ಹೋಗೋಣ.ಬರೀ ಇಲ್ಲಿ ವಿ ವಿ ಪುರಂ ಅಷ್ಟೆ ಅಲ್ಲ. ಮಲ್ಲೇಶ್ವರಂ ಆಗ್ಲಿ, ವಿಧ್ಯಾರಣ್ಯಪುರ ಆಗ್ಲಿ, ಸಂಜಯ್ ನಗರ್ ಆಗ್ಲಿ ಒಳ್ಳೊಳ್ಳೆ dish ಗಳ spot ಗಳಿವೆ. ಇನ್ನ ಎಲ್ಲೆಲ್ಲಿ ಇದೆ ಗೊತ್ತ ಅಜಯ್ ನಿನ್ಗೆ. ಹಾ ನನ್ಗೆ ಗೊತ್ತು ಸಂಜಯ್ ನಗರ್ ಅಲ್ಲಿದೆ.

ಇದೆ ತರ same. ಎಲ್ಲಾ ಪಾನಿ ಪುರಿ, ಗೋಬಿ ಮಂಚೂರಿ, ಇಡ್ಲಿ, ದೋಸೆ, juice centers ಎಲ್ಲಾ ಪಕ್ಕ ಪಕ್ಕನೆ ಇದೆ.

ನೀನು ಏನ್ ಬೇಕೋ ಎಲ್ಲಾ ಒಂದೇ ಕಡೆ ತಿನ್ಕೊಂಡು ಆರಾಮಾಗಿ like ಒಂತರಾ monthly once snacks, dinner ಇದ್ದಂಗೆ ಮತ್ತೆ ನಿನ್ favourite ಮತ್ತೆ ಎಲ್ಲಿ ತಿನ್ನಕೆ ಇಷ್ಟ ಪಡ್ತಿಯ ಜಾಸ್ತಿ ಅಂತ ಹೇಳ್ತಿಯ ಅಜಯ್ ನೀನು. ಹಾ ನಾನು ಜಾಸ್ತಿ ಹೋಗೋದು ಸುನಿಲ್ ಮಾಲ್ಗುಡಿಸ್ ಹೋಗ್ತಿರ್ತಿನಿ ಮತ್ತಿಕೆರೆ non-veg ನಾನು ಜಾಸ್ತಿ non-veg ತಿನ್ತಿರ್ತಿನಿ

ಆಮೇಲೆ ಮನೆ ಹತ್ರ ಹೈದ್ರಬಾದಿ, ಆದಿತ್ಯ ಅಂತ ಎರಡು ಹೋಟೆಲ್ಸ್ ಇವೆ

ಏನನ staters ಗೋಬಿ ಮಂಜುರಿ ಪನ್ನೀರ್ಆ ತರ ತಿನ್ತೈರ್ಥಿನಿ .

ಮತ್ತೆ ಇವಾಗ್ ಕೂಡ ಪನ್ನೀರ್ ಮಂಚೂರಿ ತಿನ್ಕೊಂಡು ಬರ್ತಾ ಇದಿನಿ. ನೀನು ಏನ್ ಮಾಡ್ದೆ ಊಟ ? ನಾನು ಇವಾಗ ಮುದ್ದೆ, ಅನ್ನ, ಸಾರು ಮಾಡಿದಿನಿ.

ಇಲ್ಲ ಇಲ್ಲ ಇವಾಗ holidays ಇತ್ತಲ ಊರಿಗ್ ಬಂದಿದ್ದೆ ತಿರ್ಗ

ಮತ್ತೆ ಅಮ್ಮ ಎಲ್ಲಾ ಚೆನಾಗಿದಾರ . ಆ ಎಲ್ಲಾ ಚೆನಾಗಿದಾರೆ. ಮನೇಲೆಲ್ಲ ಚೆನಾಗಿದಾರೆ. ಅಲ್ಲಿ

ನಮ್ಮೂರಲ್ಲಿ ಏನ್ special ಅಂತ special ಏನು ಇಲ್ಲ ಅಜಯ್ ಇನ್ನು develop ಅಗಿಲ್ವಲ . ಅಲ್ಲ ಅಲ್ಲ ನಿಮ್ಮ religion dishes. ಅಂದ್ರೆ ಈ ಕಡೆ ಬಂದ್ರೆ ನೀನು ಸಾಮಾನ್ಯವಾಗಿ ನಿನ್ಗೆ ಸಿಗೋದು ಅಂದ್ರೆ ಜೋಳದ ರೊಟ್ಟಿ ಹಾ ಹಾ ಅದು ಹೇಗ್ prepare ಮಾಡ್ತಿರ ಜೋಳದ ರೊಟ್ಟಿ ಜೋಳದ ಹಿಟ್ಟು ಇರುತ್ತಲ

ಜೋಳದ ಹಿಟ್ಟಿಗೆ ನೀರ್ನ mix ಮಾಡಿ

ಮತ್ತೆ ಬಿಸಿ ನೀರಲ್ಲಿ ಒಂದು ಬಟ್ಟೆನ dip ಮಾಡಿ

ನೀವು ರೊಟ್ಟಿನ ತಟ್ಟಬೇಕು.

ಅಂದ್ರೆ ಯಾವ್ ತರ ಮಿದ್ದಿರ್ಬೇಕು ಆ ಹಿಟ್ಟುನ ಅಂದ್ರೆ, ಹರಿಬಾರ್ದು ಅದು

ಅದು ತುಂಬ soft ಇರುತ್ತೆ. ನಿಮ್ಗೆ ಜೋಳದ ಹಿಟ್ಟು ಬಂದು ನೀವು ಹೊಡ್ದ್ರೆ ಕೂಡ ಅದು crack ಬೀಳೋ chances ಜಾಸ್ತಿ. ಆ ತರ ಇರುತ್ತೆ ಹಿಟ್ಟು ಹುಷಾರಾಗಿ ತಟ್ಕೊಂಡು ಬರಬೇಕು. ಮತ್ತೆ ಆ ಬಿಸಿ ನೀರು ನೀವು wet ಮಾಡಿರ್ತಿರಲ

ಆ ನೀರಿಂದ ನೀವು ಹೆಂಚ್ ಮೇಲೆ ಹಾಕಿದಮೇಲೆ ರೊಟ್ಟಿನ

ನೀರಿಂದ ಒರೆಸ್ತ ಇರ್ಬೇಕು ಆ ರೊಟ್ಟಿ ಮೇಲೆ smooth ಆಗಿ.

ಅವಾಗ clean ಆಗಿ ಬೇಯುತ್ತೆ. ಮತ್ತೆ ತುಂಬಾ ಒಳ್ಳೆ taste ಇರುತ್ತೆ. ಒಳ್ಳೆ strength ಕೊಡುತ್ತೆ. ಕೆಲ್ಸ ಮಾಡ್ತಿರ್ಬೇಕಾದ್ರೆ ಆಗಿರ್ಬೋದು ಅದಿಕ್ಕೆ ಇದು sides ನೆನ್ಚ್ಕೊಳೋಕೆ ಗೊಜ್ಜು ಗಿಜ್ಜು ಎಲ್ಲಾ ಏನ್ ಮಾಡ್ತಿರ ಅದಿಕ್ಕೆ. ಇಲ್ಲಿ ಜಾಸ್ತಿ ಬದನೆ ಕಾಯಿ ಗೊಜ್ಜು ಮಾಡ್ತಾರೆ ಅಜಯ್ .

ಹ ನಿನುಗ್ ಗೊತ್ತಾಗುತ್ತೋ ಇಲ್ವೋ ಅಂತ ನಾನು ಹೆಣ್ ಗಾಯಿ ಅಂತ ಹೇಳ್ಲಿಲ್ಲ ನಮ್ಮಲ್ಲೂ ಹೆಣ್ ಗಾಯಿ ಮಾಡ್ತಾರೆ. ನಾವು ಅನ್ನ ಸಾಂಬಾರ್ ತರ ಹೆಣ್ ಗಾಯಿ ಗೊಜ್ಜು ಹಾಕೊಂಡು ಅನ್ನಕೆ ತಿಂತಿವಿ.

ಇಲ್ಲಿ ಅದೇ famous ಸಾಮಾನ್ಯವಾಗಿ ಎಲ್ಲಾ ಜಾಸ್ತಿ ಅದೇ ಮಾಡ್ತಾರೆ. ಮತ್ತೆ ಹಬ್ಬ ಅದೆಲ್ಲ ಬಂದ್ರೆ ಒಬ್ಬಟ್ಟು .

ಅದೆಲ್ಲ common ನೆ ಆದ್ರು ಇಲ್ಲಿ ಸ್ವಲ್ಪ ಜಾಸ್ತಿ follow ಮಾಡ್ತಾರೆ. compulsory ಮಾಡೇ ಮಾಡ್ತಾರೆ ಎಲ್ಲಾ. ಪ್ರತಿಯೊಂದು ಮನೇಲ್ ಕೂಡ ಮಾಡ್ತಾರೆ. ಒಬ್ಬಟ್ಟು ಬೆಳೆಲ್ ಮಾಡ್ತಿ, ಇದು ಬೆಲೆ ಒಬ್ಬಟ್ಟು ಜಾಸ್ತಿ ಅಲ ನಿಮ್ ಕಡೆ.